Teaching ಎಲ್ಲಾ ಚೆನ್ನಾಗಿದ್ಯ ಆ college? ಆ ಚೆನ್ನಾಗ್ ಎಲ್ಲಾ~ ಎಲ್ಲಾ class ತುಂಬಾ ಚೆನ್ನಾಗ್ ಮಾಡ್ತಾರೆ ಸಾರೋವ್ರು. ಹೊಸ friends ಯಾರಾನ ಆಗಿದಾರ?

ಹ್ಮ. ಹೇಗಿದ್ರೂ tenth SSLC ದಿನಗಳು ಚೆನ್ನಾಗಿತ್ತಲ್ವ?

ಆ ಅಲ್ಲಿ ಬೇರೆ ನಾವ್ ಚಿಕ್ ಹುಡ್ಗುರಿದ್ವಿ. ತುಂಬಾ ಚೆನ್ನಾಗಿತ್ ಅಲ್ಲಿ . ಆ ಅಲ್ಲೇ ಚೆನ್ನಾಗಿತ್ತು ಈಗ ದೂರ ದೂರ ಆಗ್ಬಿಟಿದಿವಲ್ಲಾ. ಆ. ಎಲ್ಲರು ಒಟ್ಟಾಗಿ ಒಟ್ಟಾಗಿ ಇರ್ತಿದ್ವಿ ಚೆನ್ನಾಗಿತ್ತು.

ಇವಾಗ degree ನ ನೀನು? ಆ ಇಲ್ಲ discomplete ಮಾಡಿದೀನಿ ನಾನು.

ಮನೆಯಲ್ಲಿ ಬ್ಯಾಡ ಅಂದ್ರು .

ಮತ್ತೆ ಮುಂದೆ ಏನ್ ಮಾಡ್ಬೇಕ್ ಅನ್ಕೊಂಡಿಯ?

ನಾನ್ ಯದಾನು job ಗೆ application ಹಾಕ್ಬೇಕಂತಾ ಅನ್ಕೊಂಡಿದಿನಿ.

ನಾನು degree ಮುಗ್ಸಿ ಆಮೇಲೆ ಏನಾದ್ರೂ bank ಆತರ coaching ಏನಾದ್ರೂ ಹೋಗ್ಬೇಕ್ ಅನ್ಕೊಂಡಿದಿನಿ. ಆ ಈಗ computer class ಗೆವ ಆಗೆಲ್ಲೋ ಹೋಗ್ತಿದ್ಯಲ್ಲ. ಹ ಹೋಗ್ತಿದಿನಿ typing ಮಾಡ್ತ ಇದೀನಿ .

Computer ಉ basic basic ಕಲ್ತ್ಕಂಡಿನಿ.

ಆ ಮತ್ತೆ ಕ typing ಕನ್ನಡ English typing ದು.

ಜನವರಿಯಲ್ಲಿ ಅದು ಪರೀಕ್ಷೆ ಇದೆ. typing ಪರೀಕ್ಷೆ. ಹೌದಾ ಚೆನ್ನಾಗಬರಿ .

ಆ computer basic ಕಲ್ತೀನಿ.

ಅದು ಮಹಿಳೆಯರಿಗಾಗಿ ಉಚಿತವಾಗಿ ಬಿಟ್ಟಿದ್ರು.

ಅಲ್ಲಿ ಹೋಗಿ ನಾನು ನನ್ form ನಾನು application ಎಲ್ಲಾ ಕೊಟ್ಟಿದ್ದೆ.

ಹೂ ಹೌದಾ. ಮತ್ ಏನ್ ಮಾಡ್ತಿದ್ಯ ಈಗ? ಇವಾಗೆನಿಲ್ಲ college ಇಗ್ ಬರ್ತಾ ಇದೀನಿ typing ಇಗ್ ಹೋಗ್ತಾ ಇದೀನ್ ಅಷ್ಟೇ.

ನೀನು? ಮನೇಲೆ ಇರ್ತಿಯ? ಇಲ್ಲ job ಉ searching ಅಲ್ ಇದೀನಿ. ಹೌದಾ ಎಲ್ಲಿ? ಇಲ್ಲ application ಹಾಕ್ತಿದಿನಿ job ಆಗ್ತಿದ್ದಂಗೆ ಹೋಗ್ಬೇಕು.

ಇಗ್ present ಅಂದ್ರೆ ನಾನಿಲ್ಲಿಡಿನಿ.

ಆಮೇಲೆ government job ಬಂತು ಅಂದ್ರೆ.

ಹ ಎಂತ exam ಗೆಲ್ಲ ಓದಾಯ್ತಾ? ಹಾ ಸ್ವಲ್ಪ ಸ್ವಲ್ಪ ಇತ್ತು, ಇನ್ನು ಸ್ವಲ್ಪ ಬಾಕಿ ಉಂಟು. ಸ್ವಲ್ಪ last ಗೆ ಇಡುವಾಂತ ಇಟ್ಟಿದ್ದೇನೆ last ಗೆ ಓದುವಾಂತ.

ಹ ಎಸ್ಟು ಅಂತ ಮಾರೆ ಓದಿದಷ್ಟು ಮುಗಿವುದಿಲ್ಲ. ಹೌದು ಮರ್ರೆ ಆ Physics ಎಲ್ಲ ಭಯಂಕರ ಕಷ್ಟ ಉಂಟು. ನಾಡ್ದು first exam ಯಾವುದು? First computer science ಅಂತ ಕಾಣ್ತದೆ. ಹಾ ಮತ್ತೆ ಅದೆ ಎರಡ್ ದಿವಸ ಕಲ್ದು ರಜೆ ಉಂಟಲ್ಲ Physics , ನಾನ್ ಆ ರಜೆಯಲ್ಲೊಂದು ಸ್ವಲ್ಪ ನೋಡುವಾಂತ ಇದ್ದೇನೆ Physics . ಹಾ ನಾಲ್ದು ಒಂದ್ನೆ ತಾರೀಖಿಗೆ ಅಲ್ಲ start exam ?

ಹಾ Computer science ಎಂತ ಅರ್ಥ ಆಗ್ಲಿಲ್ಲ ಈಗ ಮತ್ತೆ first ಇಂದ ಓದ್ಬೇಕು. ಅದೆಲ್ಲ ಬಾಯಿಪಾಠ ಮಾಡಿ ಹೋಗ್ಬೇಕು ಅಷ್ಟೆ.

ಈಗ ಎರಡ್ನೇ ರಡ್ನೆ exam Physics ಕಾಣ್ತದೆ ಅದೆ Physics ಎರಡ್ ದಿವಸ ಕಳೆದು. ಹ Physics ಓದ್ಬಹುದಲ್ಲ ಮೊನ್ನೆಯೆಲ್ಲ exam ಗೆಲ್ಲ ಓದಿ. ಅದೆ, ನನ್ಗೆ ಅದು ಲೆಕ್ಕೊಂದು ಸ್ವಲ್ಪ ಕಷ್ಟ ಆಗ್ತದೆ, ರಜೆಯಲ್ಲಿ ನೋಡುವಾಂತ ಇದ್ದೇನೆ. ಹಾ. ನಾನು ಮೊನ್ನೆಯಿಂದ ಕೂತಿದ್ದೇನೆ ಓದ್ಲಿಕ್ಕೆ, ಓದ್ಲಿಕ್ಕೆ interest ಇಲ್ಲ ಕೂರುದು ಅಷ್ಟೆ. ಹಾ ಅದೇ ನಾನ್ಸ, ಮತ್ತೆ ಕೈಯಲ್ಲಿ phone ಇದ್ರೆ ಅಂತೂ ಓದ್ಲಿಕ್ಕೆಸ ಆಗುದಿಲ್ಲ. ಹಾ ಹೌದು ಹೌದು. ಈಗ Computer science first unit ಓದಿದ್ದೀಯಾ? ಇಲ್ಲ ಅದು ಓದ್ಬೇಕು ಅಷ್ಟೆ. Computer science ಆ ಇಲ್ಲ ಓದ್ಬೇಕು ಅಷ್ಟೆ, ನಾಳೆ ಓದುವಾಂತ ಇದ್ದೇನೆ. ಹಾ ಅದೂ,

ಅದು total ನಾಲ್ಕು ಇದೆಯಲ್ಲ, ನಾಲ್ಕು ಇದು

ಅದ್ರಲ್ಲಿ first ನೇದು easy ಇದೆ.

ಮತ್ತೆ ಎರಡೂ, ಎರಡ್ನೇದು ಮತ್ತೆ ನಾಲ್ಕ್ನೆದು ಸ್ವಲ್ಪ ಕಷ್ಟ ಇದೆ. ಮತ್ತೆ ಮೂರ್ನೆದು ಅದ್ easy ಇದೆಯಲ್ಲ, ಮೊನ್ನೆ ಎಲ್ಲ class ಅಲ್ಲೆಲ್ಲಾ ಮಾಡಿದ್ದಾರಲ್ಲ.

ಹ ಈಗ ಎರಡ್ಮೂರು, ಎರಡ್ ಮತ್ತೆ ನಾಲ್ಕ್ನೆದು important ಅದೊಂದು ಸರ್ತಿ ನೋಡಿ ಸರಿ ಓದ್ಬೇಕು. ಹ ಹ. ಮತ್ತೆ ಇದ್ ಇದೆಷ್ಟಯ್ತು ನಿನ್ಗೆ? ಇದೂ ಇದು Maths .

Maths ನೋಡ್ಬೇಕಷ್ಟೆ, Maths full theory ಅಲಾ?

ಮೂರು ದಿವಸ ಸಾಕಾಗಿದೆ. ಹಾ, ಅದೆಷ್ಟು ಓದಿದ್ರು ಮತ್ತ್ ಮರ್ತೊಗ್ತ ಇರ್ತದೆ ಹ ಅದನ್ನ್ ಕೂಡ ಅಷ್ಟೆ, ಇದ್ exam ಹಿಂದಿನ ದಿವಸ ಓದ್ಬೇಕಷ್ಟೆ ಈಗ ಓದಿದ್ರೆ ಮರ್ತೊಗ್ತದೆ ನಾಳಿದ್ದಾಗುವಾಗ.

ಹಾ ನನ್ಗೆ ಕಳ್ದ ವರ್ಷದಲ್ಲಿ que ಅದೆಲ್ಲ ಇತ್ತಲ್ಲ, ನಮ್ಗೆ ಈ ವರ್ಷದ್ದ್ ಎಂತ ಇಲ್ಲ ಖಾಲಿ Physics Maths ಈಗದ್ದು ಬರೀ ಇದೆ ಆಗಿದೆ subject ಎಂತ ಇಲ್ಲ. ಅಲ್ಲ ಒಳ್ಳೆ ಕಳ್ದ ವರ್ಷ ಇದು, ಎಂತ general ಇದು ಎಂತ ಹೇಳ್ತಾರೆ ಅದ್ಕೆ? ಅದೆಲ್ಲ ಇತ್ತು. ಹಾ ಅದ್ರಲ್ಲಿ ಒಳ್ಳೆ score ಮಾಡ್ಬಹುದಿತ್ತು ಹಿಂದಿನ, ದಿನ ಓದಿ. ಹ್ಮ್. ಅದನ್ನ ಅದ್ಕೊಂದೊಂದು ರಜೆ ಇರ್ತಿದ್ರೆ ಅದೊಂದು language ಎಲ್ಲ ಇಡ್ತಿದ್ರು. ಬಾಕಿದಕ್ಕೆ ರಜೆ ಇಡ್ಬಹುದಿತ್ತು ಅದಿಕ್ಕೆ. ಹ, ಮತ್ತೆ ಮೊನ್ನೆ lab exam ಆಯ್ತಾ ನಿಂದು ಹಾ ನಂದು ಆಗಿದೆ, Physics ಸ ಇತ್ತು CS ಕೂಡ ಆಯ್ತು.

ಹಾ ಇತ್ತು, ಸುಲಭ ಇತ್ತು ಸ್ವಲ್ಪ, ಮಾಡಿದೆ ಒಂದು answer ಬಂತು ಅದು ಅದೇ ಸರಿ answer ಅಂತ ಗೊತ್ತಿಲ್ಲ.

ಮತ್ತೆ ನೋಡ್ಬೇಕು ಎಂತ ಅಂತ Computer science

ಇನ್ನೂ Mathematics ಒಂದು ಬಾಕಿ ಉಂಟು

ಹಾ, ನಂಗು ಮೊನ್ನೆ ಆಯ್ತು, ನಂದು ಸ್ವಲ್ಪ ಎಲ್ಲ ಹಾಳಾಯ್ತು ಮಧ್ಯದಲ್ಲಿ.

ಮತ್ತೆ ಎಲ್ಲಾಸ ಹಾ. ಮತ್ತೆ sir ಎಲ್ಲ ಬಂದು ಸರಿ ಮಾಡಿ ಕೊಟ್ರು ಹಾ. ನಂದು ಪರ್ವಾಗಿಲ್ಲ ಮಾಡಿದ್ದೇನೆ, answer ಹತ್ತಿರ ಬಂದಹಾಗೆ ಉಂಟು. ಹೇಗೆ ಈ ಸರಿ pass ಆಗ್ಬಹುದಾ sem exam ಅಲ್ಲಿ? ಹ ಹ pass ಆಗ್ಬಹುದು ಅಂತ ಕಾಣ್ತದೆ. ಇನ್ನು ಸರಿ ಓದಿ ಆಗ್ಲಿಲ್ಲ ಅಲ್ಲ full ಓದಿ ಆಗ್ಬೇಕು ಅಷ್ಟೆ, ಸುಲಭ ಉಂಟಾ ಕಷ್ಟ ಉಂಟಂತಾ.

ಹ್ಮ್. ನಿಂದು ಯಾವುದು subject ಉಳಿಲಿಲ್ಲ ಅಲ್ಲ ಯಾವುದು ಕೂಡಾ?

ಈ ಸರಿ ಬರ್ದ್ರೆ ಎಲ್ಲ ಆಯ್ತು. ನಿಂದು ಯಾವುದು ಬಾಕಿ ಇಲ್ಲ ಅಲ್ಲ?

ಹಾ ಸರಿ ಮತ್ತೆ, ಮತ್ತೆ ಮಾಡ್ತೇನೆ ಆಯ್ತಾ ಅಪ್ಪ ಕರೀತಿದ್ದಾರೆ.

ಹ ಹೇ ಶ್ವೇತ ಹೇಗಿದ್ದೀರಾ?

ಚನ್ನಾಗಿದ್ದೇನೆ ನೀವ್ ಹೇಗಿದ್ದೀರಾ? ನಾನ್ ಕೂಡ ಚನ್ನಾಗಿದ್ದೇನೆ ಮನೇಲಿ ಎಲ್ಲ ಹೇಗಿದ್ದಾರೆ?

ಹ ಹುಷಾರಿದ್ದಾರೆ ನಿಮ್ದು?

ನಾನು ಕೂಡ ಹುಷಾರಾಗಿ ಅಹ್ ಮತ್ತೆ ಊಟ ಆಯ್ತಾ? ಹ ಊಟ ಆಯ್ತು. ಏನು ಹ ನಂದಾಯ್ತು ಏನ್ ಪದಾರ್ಥ? Soybean ಮತ್ತೆ beans ಎಲ್ಲ ಹಾಕಿ ಸಾಂಬಾರ್ ಮಾಡಿದ್ದು ನಿಮ್ಗೆ? ನಮ್ಗೆ ಇದು ಉ ಇದು ಅದೆಂತ flower flower ಮತ್ತೆ ಬಿಳಿ ಕಡ್ಲೆ ಉಂಟಲ್ಲ ಅದು.

ಹ ಮತ್ತೆ ಏನ್ ಮಾಡ್ತಿದ್ರಿ? Hello . ಈಗ ಕೂತಿದ್ದೆ TV ನೋಡ್ತಾ ಇದ್ದೆ ನಾನು.

ಹೌದಾ ಎಲ್ಲ ಇನ್ನು ಒಂದು ವಾರದಲ್ಲಿ Deepavali ಬರ್ತದಲ.

ಹೌದು ready ಆಗ್ತಾ ಉಂಟು ಹ್ಮ್ ಮನೆ ಎಲ್ಲ cleaning ಆಗ್ಬೇಕು ಎಲ್ಲ ಒಂದೊಂದೇ ಒಂದೊಂದೇ ಆಗ್ತಾ ಉಂಟು.

ಹೌದಾ ಅದೆ ಬಟ್ಟೆ ಎಲ್ಲ ತೊಗೊಂಡು ಆಯ್ತಾ? ಇಲ್ಲ ಇನ್ನು ಹೋಗ್ಬೇಕು purchase ಗೆ.

ನಾನ್ ಕೂಡ ಹೋಗ್ಬೇಕು ಇನ್ನು ಇದು ಮನೇಲೆಲ್ಲಾ cleaning ಎಲ್ಲ ಆದ್ಮೇಲೆ ಹೋಗುದು.

ಅದೆ cleaning ಗೆ ತುಂಬ ಇದೆ ಅಲ್ವ.

ಹೌದೌದು ಹ್ಮ್ ಮತ್ತೆ ಏನು special ?

Special ಎಂತಾದ್ರೂ sweet ಮಾಡುದು ಮತ್ತೆ ಗಟ್ಟಿ ಎಲ್ಲ ಆಗ್ಬೇಕು ಅಲ್ಲಾ.